ಗವರ್ನಮೆಂಟ್ ದವರು ಮನಿ ಕೊಡ್ಲಿಕ್ಕೆ ಹತ್ಯಾರ ಅನುಕೂಲ ಬಾಳ ಆಗೈತಿ ಈಗ.

ನಮ್ಮ್ ಕಡಿ ಹಳ್ಳಿ ಒಳಗೆ ಏನೋ ಆಡ್ಲ್ಯಾಕೆ ಹುಡುಗರಿಗೆ ಶಾಲಿ ಒಳಗ ರೌಂಡ್ ಪಟ್ಟಂಗ್ರೇ ಎಲ್ಲ ಎಷ್ಟು ಚಂದ ಗಾರ್ಡನ್ ಸಿಟಿ ಒಳಗೆ ಎಷ್ಟು ಚಂದ ಮಾಡಿರ್ತಾರು ನೋಡತಕ್ಕದ್ದು ಆದರೆ ನೋಡಿದರೆ ಬಿಟ್ಟು ಬರಂಗ ಆಗಂಗಿಲ್ಲ ಚಂದ್ ಮಾಡ್ಯಾರ.

ತೋಟದಲ್ಲಿ ನೀರಿದ್ರೂ ದುಡಿಯಂಗಿಲ್ಲ ಒಟ್ಟು ಹತ್ತು ಸಾವಿರ ರೂಪಾಯಿ ಪಗಾರ ಕೊಟ್ರೆ ಚೇಣಿ ಮಾಡ್ಕೊಂಡು ತಿರುಗಾಡ್ತಿವಿ ಅಂತಾರೆ.